ಇದೊಂದು ಚಾಮರಾಜನಗರದ ಒಂದು ಚಿತ್ರಣವಾಗಿದೆ ಅಂದರೆ ಇದರಲ್ಲಿ ಇರುವ ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದರೆ ಒಂದು ಮರವನ್ನು ಮತ್ತೆ ವ್ಯಕ್ತಿಗಳು ಕೂತಿರುವುದು ಓಡಾಡುತ್ತಿರುವುದು ಒಬ್ಬರು--

ಒಂದು ಚಿಕ್ಕದಾದೊಂದು ಕಾಂಪೌಂಡ್ ರೀತಿ ಇದೆ ಎರೆಡು ಬೈಕುಗಳು ಕೂಡ ಇದ್ದಾವೆ .